ತುಂಬಾ ಏನಾದರೂ ತೊಂದರೆಯಾಗಿದ್ದರೆ ಅಲ್ಲಿ ಹಾಸ್ಪಿಟಲ್ ನಲ್ಲಿ --

ಯಾವ ಬೆಳೆಯ ಆಮ್ ಪ್ರಾಫಿಟ್ ಅಂದರೆ ಲಾಭ ಹೆಚ್ಚಿಗೆ ಇರುತ್ತೋ ಆ ಬೆಳೆಯನ್ನು --

ಆ ಇಲ್ಲಿ ಒಂದೊಂದು ಬ್ಯಾಗ್ ಕೂಡ ತುಂಬಾ ವೆರೈಟಿ ಯಾಗಿದೆ ಅಂದರೆ ಅದರ ಡಿಸೈನ್ .

ಆ ಗಾಡಿಯಲ್ಲಿ ಹೋಗಬಹುದು ಮತ್ತು ಚಕ್ಕಡಿಯ ತರ ಒಂದು ವಾಹನ ಕೂಡ ಇದೆ ಅದರಲ್ಲಿ ಕೂಡ ಹೋಗಬಹುದು.

ಆ ಅದು ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತು --